ಹಾಗು ಇದು ನೋಡಲು ತುಂಬಾ ವಿಶಾಲವಾದ ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ. ಆಕಾಶದ ಮೋಡಗಳ ಜೊತೆ ಈ ಬಿಲ್ಡಿಂಗ್ ನೋಡಲು ತುಂಬಾ ಅದ್ಬುತ ವಾಗಿದೆ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಡಿವೈನ್ ಮರ್ಸಿ ಆಯ್ ಟ್ರಸ್ಟ್ ಇನ್ ಯು ಅನ್ನೋ ಸ್ಲೋಗೊನ್ ಮತ್ತು ಇಲ್ಲಿ ಒಂದು ಪ್ರತಿಬಿಂಬವನ್ನು ಇಟ್ಟಿದಾರೆ .

ಚಿತ್ರದ್ಲಲಿ ಕಾಣಿಸುತ್ತ ಇರುವುದು ಒಂದು ಚರ್ಚ್ ಈ ಚರ್ಚ್ ನೋಡಲು ತುಂಬಾ ಸುಂದರ್ವಾಗಿದೆ ಹಾಗೂ ಇಲಿ ಹಲವಾರು ಕ್ರಿಸ್ಟಿಯನ್ ರು ಬರುತ್ತಾರೆ .

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ಚರ್ಚ್ ಅನ್ನಬಹುದು ಈ ಚುರ್ಚಿನ್ ಮುಂದೆ ಹಲವಾರು ಬೈಕ್ ಗಳನ್ನೂ ಪಾರ್ಕಿಂಗ್ ಏರಿಯಾ ದಲ್ಲಿ ನಿಲ್ಲಿಸಿದ್ದಾರೆ .

ಅಥವಾ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇರಬಹುದು ನೋಡಲು ಅದ್ಬುತ ವಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಇಲ್ಲಿ ಇಬ್ಬರು ಮನುಷ್ಯರು ಸಹ ಕಾಣಿಸುತ್ತಿದ್ದಾರೆ .

ಇಲ್ಲಿ ನೋಡಲು ಲಾರಿಗಳು ಓಡಾಡುತ್ತಿವೆ ನೋಡಲು ನನಗೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಾಣಿಸುತ್ತಿದೆ .ಆದರೂ ಸಹ ನೋಡಲು ತುಂಬಾ ವಿಶಾಲ ವಾಗಿರುವಂತಹ ಜಾಗ ವಿರಬಹುದು .

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ನಂದಿನಿ ಮಿಲ್ಕ್ ಪಾರ್ಲರ್ ಎಂಬುದು ಇಲ್ಲಿ ಮನಉಲ್ಲಾಸಕ್ಕೆ ಕೆನೆ ಬರಿತ ನಂದಿನಿ ಐಸ್ ಕ್ರೀಮ್ ಬಳಸಬಹುದು .